ಇದು ಮೇಬಿ ಶಾಲೆ ಅಥವಾ ಕಾಲೇಜ ಆಗಿರಬಹುದು ಅಥವಾ ವಿಜ್ಞಾನಿ ಇನ್ಸ್ಟಿಟ್ಯೂಟ್ ಸಂಸ್ಥೆಯಾಗಿರಬಹುದು. ಪುರಾತನದ ಒಂದು ಸಂಸ್ಥೆ ಆಗಿರಬಹುದು.

ಅದರ ವಾಹನದ ಆ ಸಾಮಾನುಗಳನ್ನು ಪಾರ್ಟ್ಸ್ ಗಳನ್ನು ಬೇರ್ಪಡಿಸಿ ಅದನ್ನ ರಿಪೇರಿ ಮಾಡುತ್ತಿದ್ದಾರೆ.

ಇಲ್ಲಿ ನಾವು ಕೆನರಾ ಬ್ಯಾಂಕಿನ ಎ ಟಿ ಎಮ್ ನ ಒಂದು ಶಾಖೆಯನ್ನ ನೋಡತಾಯಿದ್ದೇವೆ ಹಾಗೆಯೆ ಪಕ್ಕದಲ್ಲಿ ಮ್ಯಾಥೆಮ್ಯಾಟಿಕ್ಸ್ ಕ್ಲಾಸ್ಸೆಸ್ಸ್ ಅಂತ ಹಾಕಿದ್ದಾರೆ ಆ ಪ್ರೊಫೆಸರ್ ಧರ್ಮೇಂದ್ರ ಎಮ್ ಎಸ್ ಸಿ ಎಮ್ ಎಡ್ ಅವರು

ಇಲ್ಲಿ ನಾವು ಒಂದು ಶಾಪಿಂಗ್ ಮಾಲ್ ನೋಡ್ತಾಯಿದ್ದೇವೆ ಅದರ ಹೆಸರು ಫುಡ್ ಟ್ರ್ಯಾಕ್ ಅಂತ ಹೇಳಿ ಇಲ್ಲಿ ನೋಡಿ ಜನರು ಅಲ್ಲಿಂದಗೆ ಹೋಗಿ ಭೇಟಿ ಕೊಟ್ಟು ಬರ್ತಿರೋದನ್ನು ನೋಡ್ತಾಯಿದ್ದೇವೆ ಹಾಗೆಯೇ ತ್ರಿ ಚಕ್ರದ ಸೈಕಲ್ ಇರೋದನ್ನ ನಾವು ಈ ಚಿತ್ರದಲ್ಲಿ ಕಾಣತಾ ಇದ್ದೇವೆ.

ಇಲ್ಲಿ ನಾವು ವಿದ್ಯಾರ್ಥಿಗಳು ಕರಕುಶಲ ಕಲೆಯಲ್ಲಿ ತೊಡಗಿರೋದನ್ನ ನೋಡ್ತಾ ಇದ್ದೇವೆ.

ಈ ದೇವಸ್ಥಾನವನ್ನು ವಿದ್ಯುತ್ ನಿಂದ ಅಲಂಕಾರ ಮಾಡಿದ್ದಾರೆ. ಹಾಗೆ ಜನ ಸಮೂಹವಾಗಿ ಭಕ್ತಾದಿಗಳು ತುಂಬಾ ಜನರು ಇಲ್ಲಿ ಸೇರಿರೋದು ಈ ಚಿತ್ರದಲ್ಲಿ ಕಾಣುತ್ತಿದ್ದೇವೆ.

ಇಲ್ಲಿ ನಾವು ಈರಾ ಮೋಟರ್ಸ ನ ನೋಡ್ತಾ ಇದ್ದೀವಿ ಅದರ ಶಾಪ್ ನಡೆದಿದ್ದು ಹಾಗೆ ಅದೊಂದು ಬೋರ್ಡ್ ಒಳಗಡೆ ಒಂದು ನಾಲ್ಕೈದು ಕಾರ್ ನಿಂತಿರೋದು ಕಾಣ್ತಾ ಇದೆ ಅದಿಕ್ಕೇ--